ಈ ಹೂಕೋಸಿಗೆ ಎಲ್ಲ ಈಗ ಬಾರಿ ರೇಟ್ ಇದೆ .

ಆಮೇಲೆ ಅದರಲ್ಲೇ ಕೂರ್ಸಿದ್ರೆ ಆಮೇಲೆ ಆಟ ಆಡಿ ಖುಷಿ ಪಟ್ರು ಚೆನ್ನಾಗಿಯಿತ್ತು.

ನಮ ಮನೆ ಹತ್ರ ಎಲ್ಲ ಕೆರೆ ಹತ್ರ ಕೆ ಕೆರೆ ಇದೆ ಅಲ್ಲಿ ಎಲ್ಲ ಜಿಂಕೆ ಗಳ್ ಬರ್ತವೆ ಅಲ್ನೋಡಕ್ಕೂ ಎಲ್ಲ ತುಂಬಾ ಚೆನ್ನಾಗ್ ಇರ್ತ್ತವೆ ನೀರ್ ಕುಡ್ ದ್ದು ಎಲ್ಲ ಹೋಗ್ತವೆ.

ನಮ್ ಅಂಗನವಾಡಿಲಿ ಎಲ್ಲ ತುಂಬಾ ಹೊ ಹೊಡ್ ಇದೂ ಆಟ ಆಡೋ ಸಾಮಾನು ಎಲ್ಲ ಇದೆ ಆಟ ಆಡು ವಸ್ತು ನ ಎಲ್ಲ ಹುಡಕುದ್ರು ಚಂದ ಆಟ ಆಡ್ತಾರೆ.

ಪೇಟಿಂಗ್ ಎಲ್ಲ ತುಂಬಾ ರೇಟ್ ಆಗಿದೆ ನಾವು ನಮ್ ಮನೆಗು ಪೇಂಟ್ ಪೇಂಟ್ ಹಾಕಕ್ಕೆ ತಗೊಂಡು ಬಂದ್ವಿ.

ನಾವು ಮೊನ್ನೆ ಪೇಟೆಗೆ ಹೋಗಿದ್ವಿ ಸೀರೆ ತಗಣಕ್ ಅಂತ ಹೋಗಿದ್ವಿ. ಅಲ್ಲಿ ತುಂಬಾ ಚೆನ್ನಾಗಿ ಇತ್ತು ಸೀರೆ ಎಲ್ಲ.

ನಮ್ ಟೀಚರ್ ಎರಡು ಸೀರೆ ತಗೊಂಡ್ರು ತುಂಬಾ ಚೆನ್ನಾಗ್ ಇತ್ತು ಸೀರೆ ಅದರಲ್ಲಿ ನಾನು ಎರಡು ತಗೊಂಡೆ.